ಇದು ಒಂದು ಕಬ್ಬಿಣದ ಒಂದು ವಸ್ತುವಾಗಿದ್ದು ಇವೆಲ್ಲ ತುಂಬಾ ಚಂದ ನೋಡೋಕೆ ತುಂಬಾ ಚನಾಗಿವೆ ಇದು ಕಬ್ಬಿಣದಿಂದ ತಯಾರಿಸುತ್ತಿರುವ --

ಇದು ಟೂರ್‌ ಅಥವಾ ಟ್ರಾವೆಲ್ಸ್ ಗೆ ಟ್ರಿಪ್‌ಗೆ ತೆಗೆದುಕೊಂಡು ಹೋಗುವ ಒಂದು ಬಸ್‌ ಆಗಿದೆ ಇದ್ರಲ್ಲಿ ತುಂಬಾ ಜನ ಕುಳಿತುಕೊಂಡು ಪ್ರಯಾಣಿಸಬಹುದು ಅದು ತುಂಬ ಚೆನ್ನಾಗಿ ಕೂಡ ಎಂಜೋಯ್ಮೆಂಟ್ ಮಾಡಿಕೊಂಡು ಹೋಗಬಹುದು.

ತುಂಬಾ ಚೆನ್ನಾಗಿರುವ ಲೈಟಿಂಗ್ಸ್‌ ನ್ನು ವ್ಯವಸ್ಥೆ ಮತ್ತೆ ಊಟದ ವ್ಯವಸ್ಥೆ ಇಲ್ಲಿ ಮಾಡಿದ್ದಾರೆ.

ಇದು ಒಂದು ಕೆರೆಯಾಗಿದೆ ಇದರ ಒಂದು ಬ್ರಿಡ್ಜ್ ಕೂಡ ಕಾಣಿಸ್ತಾ ಇದೆ ಆಹ್ಹ್ ಸಣ್ಣ ಸಣ್ಣ ಗಿಡ ಮರಗಳೆಲ್ಲಾ ಇಲ್ಲಿ ಇದಾವೆ ಕೆರೆಯ ದಡದಲ್ಲಿ ಒನ್ ಕಲ್ಲೆಲ್ಲ ಇಲ್ಲಿ ಇದ್ ಬಿದ್ದಿದಾವೆ.

ಇಲ್ಲಿ ಒಂದು ತರಕಾರಿ ಅಂಗಡಿಯಾಗಿದೆ ಇಲ್ಲಿ ತುಂಬಾ ಚೆನ್ನಾಗಿರುವ ತರಕಾರಿಗಳೆಲ್ಲಾ ಸಿಗುತ್ತದೆ ಮತ್ತೆ ಬಾಳೆಹಣ್ಣನ್ನು ಕೂಡ ನೇತ ಹಾಕಿದ್ದಾರೆ ಆಹ್ಹ್ ಇಲ್ಲಿ ಒಂದು ಸ್ಕೇಲ್ ಕೂಡ ಇ --

ಇದು ಒಂದು ಆಹ್ಹ್ ಕೊಸಿರುವ ಹೊಲ ಆಗಿದೆ ಇಲ್ಲಿ ಎಲೆಕೋಸನ್ನು ಬೆಳೆದಿದ್ದಾರೆ ತುಂಬಾ ಚೆನ್ನಾಗಿದೆ ಇದರ ಮದ್ ಮಧ್ಯ ಎಲ್ಲ ತುಂಬಾ ಕಳೆ ಇದೆ.

ಅಹ್ ತುಂಬಾ ಅಹ್ ಚನ್ನಾಗಿ ಕೂಡಾ ಇದೆ ಇದ್ರೆಲ್ಲಾ ಫುನ್ಕ್ಷನ್ ಗಳಲ್ಲಿ ಕೂಡಾ ಸೈಡ್ಸ್ ಇಗೆ ಕೂಡಾ ಇದನ್ನಾ ಮಾಡ್ಸಿ ಕೊಡುತ್ತಾರೆ.

ಇದು ಒಂದು ತರಕಾರಿ ಅಂಗಡಿಯಾಗಿದ್ದು. ಇಲ್ಲಿ ತುಂಬಾ ಚನ್ನಾಗಿರೊ ತರಕಾರಿಗಳು ಫ್ರೆಶ್ ಆಗಿದಾವೆ. ನೋಡಕ್ಕೂ ತುಂಬಾ ಚೆನ್ನಾಗಿದೆ. ಇದನೆಲ್ಲ ತುಂಬಾ ಜನಾ ಬಂದು ತರ್ಕಾರಿಗಳನೆಲ್ಲ ತೊಗೊಂಡ್ ಹೋಗ್ತಾರೆ.